ಇದು ಒಂದು ಹಡಗು ಚಲಿಸುವ ಹಿಡಿಯಾಗಿದೆ ಇದರಿಂದ ಪ್ರಯಾಣಿಕರನ್ನು ತಲುಪಲು ಸಹಾಯವಾಗುತ್ತದೆ ಇದರಿಂದ--

ಪರಂಪರೆ ಇಲಾಖೆ ಇದು ಬಳ್ಳಾರಿ ಜಿಲ್ಲೆಯಲ್ಲಿ ಇದೆ ಇಲ್ಲಿ ನಾವು ಗಿಡ ಮರಗಳು ಸಹ ನೋಡಬಹುದು.

ಬಳ್ಳಾರಿಯ ಮಹಾನಗರ ಪಾಲಿಕೆಯಾಗಿದೆ ಇಲ್ಲಿ ಜನರು ಹೋಗುವುದನ್ನು ನಾವು ನೋಡಬಹುದು ಹಾಗೂ ನಾಲ್ಕು ಚಕ್ರ ವಾಹನವನ್ನು ನೋಡಬಹುದು.

ಇಲ್ಲಿ ತುಂಬಾ ಸುಂದರವಾಗಿ ಹೂವನ್ನು ನೋಡಬಹುದು ಆ ಹೂವಿನ ಬಣ್ಣವನ್ನು ಗುಲಾಬಿಯ ಬಣ್ಣವಾಗಿದೆ.

ಇದು ಬಳ್ಳಾರಿಯ ಮಹಾನಗರ ಪಾಲಿಕೆ ಬಳ್ಳಾರಿಯಲ್ಲಿ ಇದೆ. ಇಲ್ಲಿ ನಾಲ್ಕು ಚಕ್ರ ವಾಹನವನ್ನು ನೀವು ನೋಡಬಹುದು ಹಾಗೂ ಒಂದು ವ್ಯಕ್ತಿಯನ್ನು ನಿಂತಿಕೊಳ್ಳುವುದನ್ನು ಸಹ ನೋಡಬಹುದು ಹಾಗೂ --

ಇದು ಒಂದು ಬಸ್ ನಿಲ್ದಾಣವಾಗಿದೆ. ಇಲ್ಲಿ ಎಲ್ಲಾ ಊರಿಗೆ ಹೋಗಲು ಬಂದು ನಿಲ್ಲುವ ಬಸ್ ನಿಲ್ದಾಣವಾಗಿದೆ ಇಲ್ಲಿ ಬಸ್ಸಿಗಾಗಿ ಒಂದು ಮಹಿಳೆಯನ್ನು ಕಾಯುತ್ತಿದ್ದಾಳೆ.